ಈ ಒಂದು ಚಿತ್ರದಲ್ಲಿ ನಾವು ನೋಡಕತ್ತೀವಿ ಏನಂದ್ರ ಇದಕ್ಕೆ ನಮ್ಮ ವಿಜಯಪುರದಲ್ಲಿ ಎಲ್ಲಿರುವಂತಹ --

ವುಮೆನ್ಸ್ ಹಂಗ್ ಬಟ್ಟೆ ಅಂಗಡಿ ಕೂಡ ಹೇಳಬಹುದು ಅವ್ರಿಗೆ ಬೇಕಾಗಿರುವಂತಹ ಎಲ್ಲಾ ರೀತಿಯ ಡ್ರೆಸ್ ಹಾಗು ಸ್ಯಾರೀಸ್ ಇಲ್ಲಿ ಅವೈಲೆಬಲ ಇರುತ್ತದೆ.

ಈ ಚಿತ್ರದಲ್ಲಿ ನಾವು ನೋಡಬಹುದೇನೆಂದರೆ ಇದು ನಮ್ಮ ವಿಜಯಪುರಿನಲ್ಲಿ ಇರುವಂತಹ ಫೇಮಸ್ ಹಾಗು ತುಂಬಾ ಚಂದಾದ ಮಸೀದಿ ಇದೆ ಹಾಗು ಇಲ್ಲಿಈ ಮುಸ್ಲಿಮ್ಸರು --

ಈ ಚಿತ್ರವನ್ನ ನಾವು ನೋಡಕತ್ತೀವಿ ಏನಂದ್ರ ಇಲ್ಲಿ ಕಾರ್ಮಿ ಕನ್ಸ್ಟ್ರಕ್ಷನ್ ವರ್ಕ್ ಗಳು ನಡೆಯುತ್ತಿದೆ ಹಾಗು ಒನ್ ಬಿಲ್ಡಿಂಗ್ ಕೂಡ ಪುರ ಚಂದ ಆಗಿ ನಾಗಿದೆ.

ಈ ಚಿತ್ರದಲ್ಲಿ ನಾವು ನೋಡಬಹುದು ಎಂದರೆ ಇದು ಒಂದು ತುಂಬಾ ಚನ್ನಾಗಿ ಡೆಕೋರಟ್ ಮಾಡಿರುವಂತಹ ಮಂಗಳಕಾರ್ಯ ಎಂದರೆ ಹಾಗು ಇಲ್ಲಿ ಒಂದು ಯಾವುದೆ ಆದಂತಹ ಫಕ್ಷನ್ ಕೂಡ ಮಾಡಬಹುದು ಲೈಕ್ --